ಇದು ಒಂದು ಷೋ ರೂಮ್ ನ ಮುಂಭಾಗದ ಚಿತ್ರಣವಾಗಿದ್ದು ಇಲ್ಲಿ ಅನೇಕ ಹೂವುಗಳಿಂದ ಅಲಂಕಾರ ಮಾಡಿರುವುದನ್ನು ನೋಡಬಹುದಾಗಿದೆ.

ಈ ಚಿತ್ರಾವು ಕಪ್ಪು ಬಿಳಿ ಬಣ್ಣದಿಂದ ಕೂಡಿದೆ ಒಬ್ಬ ಮನುಷ್ಯನನ್ನು ಕೂಡ ಇಲ್ಲಿ ಕಾಣಬಹು--

ಇದು ಒಂದು ಮನೆಯ ಮೇಲ್ಭಾಗದ ಚಿತ್ರಣವಾಗಿದ್ದು ಇಲ್ಲಿ ನೀಲಿ ಬಣ್ಣದ ನೀರಿನ ಟ್ಯಾಂಕ್ ನ್ನು ನೋಡಬಹುದಾಗಿದೆ.

ಮಣ್ಣಿನ ಹ್ಮ್ ಸಿಮೆಂಟ್ ನ ಇಟ್ಟಿಗೆಗಳು ಮತ್ತು ಗಿಡ ಮರಗಳು ಮಣ್ಣಿನ ಪ್ರದೇಶವನ್ನು ಈ ಚಿತ್ರ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.